ಯಾವುದೊ ಗ್ರೌಂಡ್ ಅನಿಸುತ್ತೆ ಕ್ರಿಕೆಟ್ ಇಂದು.

ನಮ್ಮ ಹುಡುಗರೆಲ್ಲ ರಜಾ ದಿನಗಳಲ್ಲೆಲ್ಲ ಕೆರೆ ಊರುಗಳಲ್ಲಿ ಕೆರೆ ಹೊಳೆ ಗಳಲ್ಲಿ ಹೋಗ್ತಿರ್ತೀವಿ .

ಆ ಕೋಳಿಗಳು ಏನೋ ತಿಂತಾ ಇದಾವ.

ಅರಮನೆ ಚಿತ್ರ ಇದಂಗೈತೆ ಮುಂದೆ ಸ್ಟೈರ್ ಛಾಯೆ ಗೆ --

ಎಲ್ಲ ಊರೊಟ್ಟು ಚೆನ್ನಾಗಿ ಕಾಣಾಕ್ ಹತ್ತಿದೆ ಇದ್ರಾಗ .

ಚೆನ್ನಾಗೈತೆ ಕಟ್ಟಡನ್ನ ಸರ್ಕಲ್ --